ಹಾ ಹೇಳಿವ್ರಿ ಎಲ್ಲಾರು ಬರ್ತಿವಂತ ಹೇಳ್ಯಾರ್ ಎಷ್ಟ್ ಜನ ಬರ್ತಾರೆ ಏನೊ ನೋಡ್ಬೇಕು.

ಆ ಇನ್ನ ಅದ Hubli ಯಲ್ಲಿ ಅಂತ ಹೇಳ್ಯಾರ ಅವ್ರ ಯಾವ್ದೂ ಇವಾಗ ಖಾಲಿ ಇಲ್ಲಾ ನೋಡ್ಬೇಕ ಅಂದಾರ ನೋಡ್ಬೇಕ್ ಯಾವ್ದ್ fix ಆಗ್ತೇತಿ ಏನೊ. ಹ್ಮ್. ಇಲ್ಲನ್ರೀ ಅವ್ರ department vise ಛ~ ಛತ್ರಗಳ ಇರ್ತಾವಲ್ರಿ . ಹಾ ಇರ್ತಾವ್ ಅದೇ ಅವು ಸ್ವಲ್ಪ ಮದ್ವಿ ಅವತ್ತ function ಅದಾವ ಬಾಳ ಅಂತ ಅನ್ನಾಕತ್ತಾರ ನೋಡ್ಬೇಕಿನ್ನು ಯಾವ್ದ್ ಅಂತ ಅಷ್ಟು fix ಆಗಿಲ್ಲ.

ಹ್ಮ್ ರೀ ಅದೊಂದ ಆಯ್ತ ಅಂದ್ರ invitation ಗ ಅಲ್ಲೆ Hubli ಅಂತ್ ಹಾಕ್ಸ್ಯಾರ.

ಅದೇ ಒಂದೇ ಆದ್ರೆ ನಡಿತೈತಿ ಮತ್ತೆ. Accurate ಆಗಿ ಬರಾಕ ಆಗುತ್ರಿ ಅಂದ್ರೆ ಈಗ. ನಾನ್ location ಕಳ್ಸ್ತೇನಿ.

ಕಳಸ್ರಿ ನಾವು friends ಎಲ್ಲ ಕೂಡಿ ಬರ್ತೆವ. ಹ ಹ. ಅಂದ್ರೆ ಇಲ್ಲಿ ಈ ಕಡೆಯಿಂದ ಯಾರ್ ನಮ್ಮ friends ಹೇಳಿರ.

ಹೌದಾ ಅಂದ್ರ ಎಲ್ಲಾರು ಕೂಡಿ ಬರಾಕ ಆಗುತ್ರಿ ಈಗ ನಮ್ಗ ಒಬ್ಬಗ ಹೇಳಿರ ಒಬ್ನ ಬರಾಕ ಆಗಾಂಗಿಲ್ಲ ಅಲ್ರಿ ಅದಕ್ಕ ಕೇಳಿನಿ ಆಯ್ತ ತುಗೋರಿ ನಂಗ ಯಾವ್ದೊ ಒಂದ phone call ಬರಾತ್ರಿ.

Exam ಅಂದ್ರ ಯಾರಿಗ್‌ tension ಇಲ್ಲಾ ಹೇಳ್ಬಿಡ್ರಿ ಹೋಗ್ಲಿ ಅತ್ತಾಗ್‌, ex~ ನಾವ್‌ ಒಂದ ತಪ್ಪ ಕೆಲ್ಸಾ ಮಾಡಿದ್ರ ಆದ್ರ ಹೆದರಿ ಹೋಗ್ಲಿಬಿಡ್‌, ಗೊತ್ತಾದ್ರ ಆಗ್ಲಿ ಬಿಡ, ಅಂತಂತಂತ ಹೆದರೇರ ಸುಮ್ನ್‌ ಒಂತಕ್ಷಣ ಹೆದರಿ ನಾವ್‌ ಸುಮ್ನಾಗ್ಬಿಡ್ತೇವಿ, ಆದ್ರೇ exam ನ್ಯಾಗ. ಕುಂತಾ ಆಗುವಂತಾ ಹೆದರಕಗಿ, ಎಲ್ಲೆಲ್ಲೂ ಆಗಲ್ಲಾ ನೋಡ್ರಿ. ಎದಕ ಹೆದರಕಿ ಆಕ್ಕೆತಂದ್ರ class ನ್ಯಾಗ ಕುಂತಾಗ ನಾವು ಭಾಳ ಮಂಗ್ಯಾಂಥರಾ ಮಾಡ್ತೇವ್ರೀ. ಯಾಕಂದ್ರೆ, ಆ ಮಾಸ್ತರ್‌ ಹೇಳತಿರ್ತಾನ್ರಿ ನಮಗ್‌ ಇದ್ನ ಓಸ್‌ ಬರ್ಕೋರಿ, ಇದ್‌ ಬೀಳತೇತಿ. ಇದ್‌ important ಇದ್ ಇಷ್ಟ್ ಮಾರ್ಸೀಗ್ ಬೀಳತೇತಿ. ಅಷ್ಟ marks ಗ್‌ ಬೀಳತೇತಿ ಅಂತಂದ ಹೇಳೇ ಹೇಳತೀರ್ತಾನರಿ ಪಾ ಅವಾ ಗಾಳ ಗಂಟ್ಲ ಕಿತ್ತೊಹೋಗೊ ಹಂಗ್‌ ಒದರಾರ್ತೀರ್ತಾನರೀ ಅವ ಮಾಸ್ತರ್‌, ಆದ್ರ ನಾವ್‌ ಕೆ ಎಲ್ಲ ಕೇಳ್ಬೇಕರೀ ನಮ್ದ್‌ ನಮ್ದ್‌ ಚಾಲು ಆಗಿರ್ತೇತಿ ಹಿಂದಗಡೆ ಎಲ್ಲಾ ಮಜಾಕ ಮಾಡೊದಂತಾದ್ದ, ನಾವ ಹೇಳಿದ್ದ ಬರಕೊಳೋ ಅಷ್ಟ ಕೆ ನಮಗ್‌. ತಾಳ್ಮೆರ ಎಲ್ಲಿ ಇರ್ತೇತಿ, ಎ ಹೋಗ್ ಮಾಸ್ತರ ನೀ ಹೇಳ್ತೀರ ನಾವ್‌ ನಮ್ಮ ಕೆಲ್ಸಾ ಮಾಡ್ತೇವಿ ಅಂತ ಅಂದ ನಾವ್‌ ಮಾಡ್ಕೋಂತ್‌ ಕುಂತಿರ್ತೇವಿ ಪಾಪ ಅವಾ ಇಷ್ಟುದ್ದ ನಮಗ್‌ notes ಬರೀಸಿ, ಚೆನ್ನಂಗೆ ಇಷ್ಟ marks ಬೀಳತೇತಿ ಅಷ್ಟ marks ಗ್‌ ಬೀಳತೇತಿ ಅಂತ ಹೇಳೇ ಹೇಳಿರ್ತಾನವ. ಆಮೇಲೆ ಒಬ್ಬೆಕಿ. ಬರಕೊಂಡ್ರ ಒಬ್ಬೇಕಿ ಬರ್ಕೊಂಡಿರೆಂಗಿಲ್ಲಾ ಆಮೇಲ್‌ ಇನ್ನೇನ ನಮಗ್‌ time table ಬರ್ರಾಕುಂತಂದ್ರ ನೋಡ್ರಿ ಎಲ್ಲೇ book ಓ ಒಂದ ಎತ್ರಾಪತ್ರಾ ಬಿದ್ದಿರ್ತಾವ. ಅವು ಇವು ಎಲ್ಲೇ ಇರ್ತಾವ ಅನ್ನೋದ್‌ ನಮಗ್‌ ಖಬರೇ ಇರೆಂಗಿಲ್ಲಾ ಮದ್ಲ. ಏನ್‌ ಇಕಿ ಬಾಜುಕದಕಿ ಬರಕೊಂಡ್ಲ ಪುಣ್ಯಾರೀ ಅದ. ಅಕಿನೂ ಬರ್ಕೊಂಡಿದ್ದಿಲಂದ್ರ ಹಿಡಿತ್‌ ನೋಡ್ರೀ ಅಲ್ಲೇ ಒಂದ್‌ ಜಡ್ದ್ ಹಿಡಿದಂಗ ನೋಡ್ರಿ ಅದ ಯಾಕಂದ್ರ ‌ exam ಒಂದ ಹತ್ರ ಬಂದಬಿಟ್ಟಿರ್ತಾವ್ರಿ. ಯಾವ question ಬೀಳತಾವೊ, ಮಾಸ್ತರ್‌ ಏನ ಹೇಳ್ಯಾನ ಅನ್ನೋದ್ ನಮ್ಮ ತಲ್ಯಾಗ್‌ ಇರಂಗಿಲ್ಲಾರ್ರಿ. ಯಾಕ ನಾವ್‌ ಮಜಾಕ ಮಾಡಕೋಂಕುಂತಿರ್ತೇವಿ ಹಿಂದ ಇಲ್ಲೆ. ಆ ಮಾಸ್ತರಿಗೆ ಕಾಳ ಹೊಡೆದೆ. ಹಂಗ್‌ ಮಾಡಿದೆ, ಅವ್ನ ಬಗ್ಗೆ ಮಾತಾಡಿದೆ, ಇಕಿ ಬಗ್ಗೆ ಮಾತಾಡಿದೆ, ಆ ಗುಂಪನ್ಯಾಗ game ಆಡಿದೆ, ಹಂಗ್‌ ಮಾಡಿದೆ, ಇವ್‌ ಮಾಡಕೊಂತ್‌ ಕುಂತಿರ್ತೇವಿ. ನಮ್ಗ question ಯಾವ ಪಾಠದಂತ ಎಷ್ಟ marks ಗೆ ಬರ್ತೆತ ಅನ್ನೊದ್‌ ನಮ್ಗ ಗೊತ್ತಿರೆಂಗಿಲ್ಲಾ first of all ಅದ್ರಾಗ ಬೇರೆ exam ನ್ಯಾಗ ಅಯ್ಯೋ, ಲೇ ನನಗೇನ ಬರ್ತೇತ್ಯೋ. ಗೊತ್ತಿಲ್ಲಾಲೇಪ್ಪಾ, ಏ ನೀನ್‌ ಇದ ಓದಿ ಎನ್ಲೆ? ಅದ ಓದಿ ಎನ್ಲೆ? ಇಗ್ ನಮ್ಮ ರಾಮಾಯಣ ಚಾಲು ಆಗ್ಬಿಡ್ತೇತರಿ ಹಿಂದಿನ exam ಇದ್ದ ದಿವಸ. ಹೋಗ್ಲಿ ಬಿಡ್ರಿಪ್ಪಾ ಏನೂ ಓದಿಲ್ಲಾ‌, ಇಲ್ಲೇನ ಒಂದ್ಯಾಡ ಅಕ್ಷರ ತಲ್ಯಾಗ ಇರ್ತಾವ ಹಂಗ್‌ ಹಿಂಗ್‌ ಕೇಳಕೊಂತ ಒಂದನಾಕ ಅಕ್ಷರಾ ಕಲತೀರತೇವಿ. ಅವ್ನ ಹೋಗ್ಲಿ ಒಬ್ಬಕಿ ನಮ್ದ್‌ class ‌ ದಾಗ ಅಂತೂ ಇದ್ದ ಇರ್ತಾರಲ್ರಿ ಒಬ್ಬಕಿ sincere student topper ಅಂತ ಅಂದ ಇರ್ತಾವಲ್ಲಾ ಅವ್ರ ಕಡೆ ಹೋಗಿ ಓಸ್ ಚೊಕ್ಕ ಒಂದ್ page ‌ ನ್ಯಾಗ ಬರಸ್ಕೊಂಡ್‌ ಬಂದಬೀಡೋದ್.‌ Page ‌ ನ್ಯಾಗ ಬರಸ್ಕೊಂಡ ಅದನಷ್ಟರ ಗಟ್ಟ್ ಹೊಡಿಯೋದು ರೀ. ಯಾಕಂದ್ರ ನಮಗೇನು ಬರೇಂಗಿಲ್ಲಾ. ಅದನ್ ಅಷ್ಟರ್‌ ಓದಿ ಪಾಸಾಗಬೇಕ ಅನ್ನುವಂಥದ್ದ ನಮ್ದ ಇಲ್ಲೇ. ಅದಕ ಅಕಿ ಏನ್‌ ಬರದಕೊಟ್ಟರತಾಳ ಅದನ್‌ ಅಷ್ಟರ ರಟ್ಟ ಹೊಡದ ಹೋಗಬಿಡೋದು college ‌ ನ್ಯಾಗ, ಓದಿ ಏನ್ಲೇ ಅಂತ ಕೇಳ್‌ದಾಗ.

Passing marks ಓದಿನ್ಲೆಪ್ಪಾ ಅನ್ನೊದ. ಎ ನನಗೂ ಒಂದ ಸ್ವಲ್ಪ ಹೇಳಕೊಡ್ಲೆ‌ ಅಕಿಗ್‌ ಅದ transfer ಮಾಡಿಬಿಡೋದ ನೀನೂ ಅದ ಓದ್ಲೆ, ನಾನು ಅದ ಓದ್ತೀನಿ. ಹೋದ್ರ ಯಾಡು ನಮ್ಮು ಇಬ್ಬುರ್ವು ಹೋಗ್ಲಿ, ಪಾಸಾದ್ರ ಪಾಸಾಗ್ಲಿ. ನಾವ್‌ ಹಂಥಾವ ಖುಷಿ ರೀ ಅದ್‌ ಒಂಥರಾ, ಯಾಕಂದ್ರ.

ಖುಷಿನ ಅಂದ್ರ ಹೌದಿಲ್ರೀ ಒಂಥರಾ, ಅವ್ರ ಕಡೆಯಿಂದ್ ಇಸ್ಗೊಂಡ್‌ ಇವ್ರ ಕಡೆಯಿಂದ್ ಇಸ್ಗೊಂಡ್‌ ಬರೆಯುವಂಥಾದ ಎಲ್ಲಾ ಥರಾ ಮಜಾಕ ಬರ್ಬೇಕಲ್ಲರೀ ನಮ್ಮ life ದಾಗು ಹೋಗ್ಲಿ ಓದಿದ್ವಿಪ್ಪಾ ಇನ್ನ್‌ ನಾಳೆ exam ಐತಂದಾಗ ಇವತ್ತ್‌ ಅಂತೂ ಟುಕು ಟುಕು ಹತ್ತಿರತೇತಿ ಬೀಡ ಹೋಗ್ಲಿ ಅತ್ತಾಗ ಇನ್ನೇನ exam ‌ ಈಗ ಬರೀತಿವಿ. ಅಂದಾಗ question paper ‌ಕೊಡ್ತಾನ ಮಾಸ್ತರ್‌ ಅಂದಾಗ ಹೋಗ್ಲಿಪ್ಪಾ ಮಾಸ್ತರ ಕೊಡೊದ್ಬೇಡಾ ಇನ್‌ bell ಹೊಡಿತೇತಿ ನಮ್ದ್ exam ದು ಅಂತ ಅಂದಾಗ books ಪರ್‌ ಪರ್‌ ಪರ್‌ ಹೋಳಸೋದ್ರಿ page ಪಟ್‌ ಪಟ್‌ ಪಟ್‌ ಹೋಳಸೋದ್ರಿ ಆ page ಯಾಕಂದ್ರ ಯಾದ್ರೋಳಗ್‌ ಏನ್‌ ಇರ್ತೇತಂತ ಗೋತ್ತೇ. ಇರೆಂಗಿಲ್ಲಾ. ಯಾಕನ ನಾವ್‌ ಓದಿರನೇ ಇಲ್ಲಾ ಆ ಈಕಿ ಇದ ಓದ್ಕೋಲೆ ಅದು ಓದ್ಕೋಲೆ ಅಂತ್‌ ಅಂದ್‌ ಬಂದ್‌ ಹೇಳ್ತಾರ್ರೀ ಒಂದಿಷ್ಟ್‌ ಜನಾ ಅವನಿಷ್ಟ್‌ ಪಟ್‌ ಪಟ್‌ ಪಟ್‌ ಓದ್ಕೊಳ್ಳೋದ್‌ ಇಲ್ಲಂದ್ರ ಚೀಟಿ ಮಾಡಿ ಇಟ್ಟಕೊಳ್ಳೊದ್ರಿ ನಾವ್‌ ಮಸ್ತ್.‌ ಈಗಿಂದ್‌ trend ಅದ್‌ ಅಲ್ರಿ ಮಸ್ತ್‌ ಕಾಪಿ ಹೊಡಯೊದಂತ್‌ ಅದಕ್ಕ. ಆ ಕೈಯಾಗ್‌ ಬರಕೊಂಡೆ, ಈ ಕೈಯಾಗ್‌ ಬರ್ದೇ ಕಾಲಾಗ್‌ ಬರಕೊಂಡೆ, ಬೂಟನ್ಯಾಗ ಇಟ್ಟಕೊಂಡೆ. ಈವ್‌ ಅಲ್ರಿ ನಮ್ಮೂವು ಕಿತಾಪತಿ ಭರೆ, ಒಂದೀಟಿಟಿಟಿಟ್ ಈಗ್‌, ಯೂವ್‌ ಬಂದಾವರೀಪ್ಪಾ ಆ ಏನ್ ಔ mini xerox ಅಂತ್ರಿ ಅವು ಉಷ್ಟುದ್ದು ನ್ಯಾಗ ಇದ್ದಿದ್ದೆಲ್ಲಾ ಈಟರ್ದಾಗ ಬರದ್ಕೊಡತಾರಂತ. ಅದು ಒಂಥರಾ ಮಜಾಕ್‌ ನೋಡ್ರಿ. ನಮ್ಮೂ class ನ್ಯಾನು ಹುಡುಗುರು, ಹುಡಗ್ಯಾರಂತು ಅವ್ನ ಪಿಜ್~ ಪಿಜ್ಜಿಗಟ್ಟಲೇ ಇಟ್ಕೊಂತಾರ್‌ ನೋಡ್ರಿಪ್ಪಾ. ಯಾಕಂದ್ರ, ಗೊತ್ತೈತಲ್ರಿ ನಿಮ್ಗ ಎಂತ್ಥಾ ‌ student ಹಣೆಬರಹ ಏನ ಅನ್ನೋದ್. ನಿಮ್ಗ ಗೊತ್ತೈತಲ್ರಿ.

ಅದ ಬರಕೋಂತ್‌ ಇಟ್ಟಿರ್ತಾರ್ರೀ. ಅದಾದ್ ಮೇ ಅದರಾಗಿಂದ್ವ ಒಂದ್ page ನ್ಯಾಂದ್‌ ಒಂದ question ಬಂದಿರ್ತೇತ್ರಿ. ಒಂದೊಂದ್‌ ಅಂತೂ ಬಂದ‌ ಬರಲ್ಲಾ ಅವಾಗ್ ಹೋಲಿ ಹ ಭಾಳ ಬ್ಯಾಸರ ಆತ್ರಿಪ್ಪಾ ಇನ್ exam ಕುಂತಾಗ ಅವ್‌ ಏನ್‌ ನೆನಪ ಬರ್ಲಿಲ್ಲಾ ಅಂದ್ರ question . Question ಬರ್ಯೋದ್‌ ಇಲ್ಲಾಂದ್ರ ಏನ್‌ ತಗದಿಟ್ಟ ಬರೋದ್.‌ ಏನ್‌ ಮಾಡಾತ್ತೀಯೊ sir ಅಂತ ಕೇಳ್ತಾನ್‌ ನಮಗ್ ‌ hall ನ್ಯಾಗ ಕುಂತ್‌ ಮಕಾ ಮಕಾ ನೋಡಕೊಂತ ಕುಂತಿರ್ತಿದ್ವಿ ನಾವ್.‌ ಅವಾಗ್‌ ಕೇಳ್ತಾನ ಏನೋ ಬರ್ಯಾತ್ತಿ ಇಲ್ಲ ಅಂತ ಹಾ sir ಬರ್ಯಾಂತೀನ್ರಿ sir ಹಾ ಬರ್ಯಾಕುಂತಿನ್ರಿ ತಗೋರಿ. ನೀವೆನ್‌ tension ತಗೋಬ್ಯಾಡ್ರಿ. ನಾ passing marks ಬರಿತೀನಿ, ನಿಮ್ದೇನ್‌. ತಲಿಬ್ಯಾನಿ ಹಚ್ಚಂಗಿಲರ್ರಿ ಅಂತ ಅಂದ ‌ question question ಬರದಿಟ್ಟ ಬರೋದ್ ಆಮೇಲ್‌ ನಮ್ಮಪ್ಪಾ ನಮ್ಮ ಅವ್ವಂಗ್‌ ಕರಸ್ತಾರ್‌ ನೋಡ್ರಿ ಬರ್ರೀ ನಿಮ್ಮಗಾ ಭಾಳ ಛಂದ paper ಬರ್ದಾನ ನೋಡ್‌ ಬರ್ರೀ ಅಂತಂದ್ ಅವಾಗಂತು exam hall ನ್ಯಾಕಿಂತ ಅವಾಗ್‌ ಭಾಳ್‌ ಹೆದರ್ಕಿರಿ ನಮಗಂತು. ಯಾಕನ ಅಪ್ಪಾ ಅವ್ವಾ ಕಟ್ಟ ಕಳಸಿರ್ತಾರ ಶಾಲಿಗೆ college ಇದ school ಇಗೆ. exam hall ಇಗೆ. exam ಬರೀಪ್ಪಾ. ಮಗಾ ದೊಡ್ಡವಾಗ್ಲಿ ಸಪ್‌ ಎತ್ತರಗ್‌ ಏನರ್‌ ಒಂದ್ ಕಲೀಲಿ ಅನ್ನೋದ್‌ but ನಾವ್‌ ಮಾಡೊದಂತು ಹಿಂಥಾವ ನೋಡ್ರಿ ಕೆಲ್ಸಾ. ಅದಕ್ಕ ಅವಾಗಂತು ಎಲ್ಲಿ ನಮ್ಮಪ್ಪಾ ನಮ್ಮಅವ್ವಾ.

ಆಯ್ತು ನಿಂದ್ ಆಯ್ತಾ?

ಹಾ ಮತ್ತೇ ಏನ್ phone ಮಾಡಿದ್ದು.

ಹಾ ಮನೆಯಲ್ಲೆಲ್ಲಾ ಸೌಖ್ಯ ನಿಮ್ ಮನೆಯಲ್ಲಿ?

ಮತ್ತೇ ಎಲ್ಲರನ್ನು ಕೇಳಿದೆ ಅಂತ ಹೇಳಿ.

ಆಯ್ತ್ ಆಯ್ತ್ ಆಯ್ತ್. ಅದು ನಾವೊಂದು function ಇದೆ ಅದಕ್ಕೆಲ್ಲಾ dance ಮಾಡ್ಲಿಕ್ಕೆ ಇತ್ತು ಆವಾಗ ನಿಂದು ಕೂಡ ನೆನಪಾಯಿತು ನಿನ್ನನ್ನು ಕೇಳುವಾಂತ.

ಅದನ್ನು select ಮಾಡಿ ಆಗಿದೆ ಇವಾಗ ಒಂದು ಜನ ಕಡಿಮೆಯಾಯ್ತು ಅದಕ್ಕೆ ನಿನ್ನನ್ನು ಕರ್ದದ್ದು.

ಸರಿ ಐದು ಗಂಟೆಗೆ ಬರ್ಬೇಕು ಅಲ್ಲಿಗೆ ನೀನು.

ಆಗ್ಬೋದು ಆದ್ರೆ ಬೇಗ ಮನೆಗೆ ಬರಬೇಕಲ್ಲಾ.

ಅಯ್ತಾಯ್ತು .

ಸರೀ.

Daily ಬರ್ಬೇಕು ಆಯ್ತಾ ಐದು ಗಂಟೆಗೆ . ಯಾವತ್ತು program ?

ಹಾ ಅಷ್ಟ್ರವರೆಗೆ ಆಗ್ತದಲ್ಲಾ ಕಲಿತು.

ಎಷ್ಟು song ಉಂಟು ?

ಒಂದೇ ಇವಾಗ ಒಂದೇ ಸದ್ಯಕ್ಕೆ.

Song ಕೊಟ್ಟಿದ್ದಾರೆ ಆಮೇಲೆ ಒಂದು skit ಕೊಟ್ಟಿದ್ದಾರೆ.

ಮಾಡುವ .

ಇದ್ದಾರೆ ಎಲ್ಲರನ್ನು ಕರೆದಾಗಿದೆ ಅದೇ ಒಂದು ಜನ ಕಮ್ಮಿಯಾದಕ್ಕೆ ನಿಂಗೆ call ಮಾಡಿದ್ದು ನಾನು.

ನಾಳೆಯಿಂದ ಐದು ಗಂಟೆಗೆ ಅಲ್ಲಿಗೆ ಬಂದು ಬಿಡು.

ಹಾ ಏಳುಗಂಟೆಗೆ ಒಳಗೆ ಮುಗಿತದೆ ಹ ನಿನ್ನನ್ನು ಬಿಡುವ ಮನೆಗೆ .

ಇಲ್ವಲ್ಲಾ ಹೆದ್ರಿಕೆ ಇಲ್ವಲ್ಲಾ ಮತ್ತೇಗೆ ನಿನಗೆ ಹೆದ್ರಿಕೆ ಇರುವಾಗ ಏಳ್ ಗಂಟೆಗೆ ಬರ್ಬೋದಂತಾ?

ನಿನ್ನನ್ನು ಹೇಗಾದ್ರು ಬಿಡುವ ಮನೆಗೆ ಮನೆತನಕ ನಾವು ಬಿಟ್ಟು ಬರ್ತೇವೆ.

ಹ.